ದವಾಖಾನೆ ಐತೆ ಇಲ್ಲ ಅಂದ್ರೆ ಎಸ್ಟೈತೆ ಗೊತ್ತಾ ಅಲ್ಲ ರೀ ಒಬ್ಬಳು.

ಒಬ್ಬಲೂ ಬಾಯಿ ಉಗುಳು ನೀರ್ ಗಿಡಕ್ ನೀರ್ ಬಿಡೋ ನೀರ್ ಬಿಡಕ್ಕತಾಳ್ರಿ.

ಹಾಂ ಇಲ್ಲೆ ಇಲ್ಲ್ ಏನ್ ನೋಡಾಕತ್ತೇವಿ ಅಂದ್ರ ದುರ್ಗಾದೇವಿ ಗುಡಿ ಐತ್ರೀ ಇದ್.

ಈ ಚಿತ್ರದಾಗ ಒಂದು ಬ್ರಿಡ್ಜ್ ಐತ್ರಿ ಆ ಬ್ರಿಡ್ಜ್ ಕೆಳಗ ಒಂದಷ್ಟ್ ಜನ ನಿತಾರ್ರಿ. ಆಮ್ಯಾಲ ಬಾಜೂ ಒಂದೇನೋ ನದಿಯೇನೋ ಕಾಲ್ವೆಯೇನೋ ಇದ್ದಂಗದಾರ್ರೀ ಅಲ್ಲಿ.

ಹಾಂ ಇಲ್ಲಿ ಯಾವ್ದೋ ಒಂದು ಸಮಾರಂಭ ಏನೋ ಇದ್ದಂಗೈತ್ರಿ ಅದ್ ಲೈಟಿಂಗ್ ಅದ್ ಒಂದು ಮನೀ ಒಳಗಡೆ ಬಾಳ ಲೈಟ್ ಅದ್ ಬಾಳ ಆಖ್ಯಾರ್ರಿ ಬಹುಶ ಅದ್ ಹೋಟೆಲ್ ಹೋಟೆಲ್ ಐತಿ ಏನೋ ಸಮಾರಂಭಾ ಏನೋ ಗೋತ್ತಾಗ್ತಾ ಇಲ್ಲಾ.